ಈ ಚಿತ್ರವನ್ನು ಗಮನಿಸಿದರೆ ಇದು ಬೆಂಗಳೂರಿನಲ್ಲಿ ಇರುವಂತಹ ಕೆಂಪೇಗೌಡ ಬಸ್ ನಿಲ್ದಾಣ.

ಮತ್ತು ತುಂಬಾ ಆಟೋರಿಕ್ಷಾ ಇರುವುದು ಕಾಣುತ್ತದೆ.

ಪ್ರಯಾಣಿಕರು ಆಟೋ ಬಸ್ಗಳಿಗೆ ಕಾಯುತ್ತಿರುವುದು ಈ ಚಿತ್ರದಲ್ಲಿ ನಾವು ನೋಡಬಹುದು ಆಗಿದೆ.

ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ನಿಂತಿರುವುದನ್ನು ನಾವು ಸಹ ಕಾಣಬಹುದು.

ಹಾಗೆಯೆ ಹಲವರು ಮೇಲೆ ನಿಂತು ಆ ಹುಡುಗಿಯರನ್ನು ನೋಡುತ್ತಿರುವುದು ಸಹ ಕಾಣಬಹುದಾಗಿದೆ.

ಮತ್ತೆ ಮನೆಗೆ ಬೇಕಾಗಿರುವಂತಹ ಪದಾರ್ಥ ಮಸಾಲ ಐಟಮ್ಸ್ ಇರುವುದು ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಕಾರ್ ಶೋರೂಮ್ ಎಂದು ನಾವು ತಿಳಿದು ಕೊಳ್ಳಬಹುದು.

ಕಾರ್ ತಗೋಳೊಕೆ ಬಂದಿರೋರ್ ಹತ್ರ ಅವ್ರು ಎಕ್ಸಪೀರಿಯನ್ಸ್ ಬಗ್ಗೆ ಹೇಳುತ್ತಿರುವುದನ್ನು ನಾವು ನೋಡಬಹುದು.

ಇಲ್ಲಿ ದೊಡ್ಡದಾಗಿ ಪೋಸ್ಟ್ ಆಫೀಸ್ ಅಂತ ಹಿಂದಿಯಲ್ಲಿ ಕನ್ನಡದಲ್ಲಿ ಬರೆದು ಹಾಕಿರುದನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ದೊಡ್ಡ ಕಟ್ಟಡ ಎಂದು ನಾವು ತಿಳಿಯಬಹುದು ಮತ್ತೆ ಅಲ್ಲಿ ಹಲವಾರು ಮರಗಳು ಇರುವುದು ಕಾಣಿಸುತ್ತದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ವಿಜಯ್ ಚಿತ್ರಮಂದಿರ ಥೇಟರ್ ಅಂತ ನಾವು ಅಂದುಕೊಳಬಹುದಾಗಿದೆ.

ಕೆಲವರು ಒಳಗಡೆ ಹೋಗಿದ್ದಾರೆ ಇನ್ನು ಕೆಲವಡು ಹೊರಗಡೆನೆ ನಿಂತಿದ್ದಾರೆ.

ಮತ್ತೆ ಹಲವಾರು ಬಸ್ ಸ್ಕೂಟಿ ಆಟೋ ರಿಕ್ಷಾ ಈ ಓಡಾಡುತ್ತಿರುವುದು ಈ ಚಿತ್ರದಲ್ಲಿ ಕಾಣಿಸುತ್ತದೆ.

ಹಲವಾರು ಸ್ಟಾಂಡಲ್ಲಿ ವೆರೈಟಿ ವೆರೈಟಿ ಆದಂತ ಬುಕ್ಸ್ ಗಳು ನಾವು ಇರುವುದು ಕಾಣಿಸುತ್ತದೆ.

ಈ ಚಿತ್ರವನ್ನು ನಾವು ಗಮನಿಸಿದರೆ ಇದ ಇದು ಒಂದು ಸ್ಟೇಜ್ ಮೇಲೆ ನಡೆಯುತ್ತಿರುವ ಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮಯೆಂದು ನಾವು ಹೇಳಬಹುದು.

ಕಲ್ತಲ್ಲಿ ಸ್ಟೇಜ್ ಮೇಲೆ ಒಂದು ಪಿರಮಿಡ್ ಮಾಡಿ ಇಟ್ಟಿರುವುದನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಮತ್ತೆ ಹಾಗೆ ಗಮನಿಸಿ ನೋಡಿದರೆ ಇಲ್ಲಿ ಗಡಿಯಾರ ತರಹದ ಗಿಫ್ಟ್ ಗಳು ಮತ್ತೆ ಗೊಂಬೆತರಹದ ಗಿಫ್ಟ್ ಗಳು ಮತ್ತೆ ವೆರೈಟಿ ವೆರೈಟಿ ಗಿಫ್ಟ್ ನೋಡಬಹುದಾಗಿದೆ.

ಈ ಹಲವಾರು ಜನ ಬಸ್ಸಿಗೆ ವೈಟ್ ಕಾಯುತ್ತಿರುವುದು ನಾವು ಸಹ ನೋಡಬಹುದು.

ಇನ್ನ ಕೆಲವರು ಮುಂದೆ ಬರುವ ಬಸ್ಸಿಗಾಗಿ ಕಾಯುತ್ತಿದ್ದಾರೆ.

ಈ ಚಿತ್ರವನ್ನು ಗಮನಿಸಿದರೆ ಇದು ಒಂದು ಮ್ಯೂಸಿಯಮ್ ಆಗಿದೆ.

ಸ್ಮಾರ್ಟ್ ಟೈರ್ಸ್ ಅಂತ ಸಮೇತ ಬೋರ್ಡಿನಲ್ಲಿ ಬರೆದಿದ್ದು ನಾವು ನೋಡಿರಬಹುದು.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇರುವ ರೀತಿ ಕಾಣುತ್ತದೆ ಇಲ್ಲಿ ಒಂದು ಅವರ ಸ್ಟಾಚ್ಯೂ ಇದೆ.

ಮತ್ತೆ ಒಂದು ಗಡಿಯಾರ ಸಹ ಇಲ್ಲಿ ಕಾಣಬಹುದು.

ಇಲ್ಲಿ ಕೆ_ಟಿ ಯೋ ಟಾಟಾ ರಾಯಲ್ ಎನ್ಫಿಲಾಟ್ ಟಾಟಾ ಬಸಾಸ್ ಟಿ_ವಿ_ಎಸ್ ಯಮಹ ಹೋಂಡಾ ಹೀರೋ ಇರುವಂತಹ ಬೈಕ್ ಹೆಸರನ್ನು ಸಹ ನಾವು ಇಲ್ಲಿ ಕಾಣಬಹುದು.

ಈ ಚಿತ್ರವನ್ನು ನಾವು ಗಮನಿಸಿದರೆ ಇದು ಒಂದು ಆಟೋ ಸ್ಟ್ಯಾಂಡ್ ಎಂದು ನಾವು ನೋಡಬಹುದಾಗಿದೆ.

ಇನ್ನು ಕೆಲವರು ಕೆಳಗೆ ನಿಂತುಕೊಂಡು ಆ ಕಡೆ ಈ ಕಡೆ ನೋಡುತ್ತಿರುವುದು ಕಾಣಬಹುದಾಗಿದೆ.

ಇಲ್ಲಿ ಹಲವಾರು ಜಿಮ್ ಮಾಡುವಂತಹ ವಸ್ತುಗಳನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಮತ್ತೆ ಅಲ್ಲಿ ಒಂದು ವ್ಯಕ್ತಿ ಕುಳಿತುಕೊಂಡು ಏನೋ ಮಾಡುತ್ತಿರುವುದು ನಮಗೆ ಈ ದೃಶ್ಯದಲ್ಲಿ ಕಾಣಿಸುತ್ತದೆ.

ಈ ಚಿತ್ರವು ಗಮನಿಸಿ ನೋಡಿದರೆ ಇದು ಒಂದು ದೊಡ್ಡ ಆಟದ ಮೈದಾನ ಇರಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ದೊಡ್ಡ ಆಸ್ಪತ್ರೆ ಅಂತ ಅಂದುಕೊಳ್ಳಬಹುದು.

ಇಲ್ಲಿ ಆ ಎರಡು ರೂಮು ಸಹ ಸಹ ನೋಡಬಹುದು.

ಈ ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ಬಹು ದೊಡ್ಡವಾದ ರೆಸ್ಟೋರೆಂಟ್ ಅಂತ ನಾವು ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಬೇಕರಿ ಎಂದು ನಾವು ಅಂದುಕೊಳ್ಳಬಹುದು.

ಇಲ್ಲಿ ಜನರು ಅವರಿಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ಳುತ್ತಿದ್ದಾರೆ.

ಇನ್ನ ಕೆಲವರು ಬೇಕಾಗಿರುವುದನ್ನು ತೆಗೆದುಕೊಂಡು ವಾಪಾಸ್ ಹೋಗ್ತಿರುವುದು ನಮಗೆ ಕಾಣಿಸುತ್ತದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಮುಸ್ಲಿಂ ಅಂಗಡಿ ಎಂದು ನಾವು ಅಂದುಕೊಳ್ಳಬಹುದು.

ಅಲ್ಲಿ ಅಕ್ಕಪಕ್ಕ ಒಂದು ಬೈಕ್ ಸಹ ನಿಂತಿರುವುದು ಕಾಣಿಸುತ್ತದೆ.

ಚಿತ್ರದಲ್ಲಿ ಹಲವಾರು ಶಟಲ್ ಕ್ಯಾಕ್ ಬ್ಯಾಟುಗಳು ಮತ್ತೆ ಕಾಕ್ಗಳನ್ನು ನಾವು ನೋಡಬಹುದು.

ಈ ಚಿತ್ರವನ್ನು ನಾವು ಗಮನಿಸಿದರೆ ಇದು ಒಂದು ಆಟ ಆ ಆಟೋ ಲೋಡ್ ಮಾಡುವ ದನ್ನು ನಾವು ಇಲ್ಲಿ ಕಾಣಬಹುದು.

ಇಲ್ಲಿ ಹಲವಾರು ಗಾಲಿ ತರ ಇರುವ ಜಿಮ್ ಐಟಂಸ್ ಅನ್ನು ನಾವು ನೋಡಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಬೈಕ್ ಪಾರ್ಕಿಂಗ್ ಜಾಗ ಎಂದು ನಾವು ಕಾಣಬಹುದಾಗಿದೆ.

ಮೂವರು ಹುಡುಗರು ಸೈನಿಕರ ಡ್ರೆಸ್ ಹಾಕಿ ಕೈಯಲ್ಲಿ ಬಾವುಟ ಹಿಡಿದಿರುವುದನ್ನು ನಾವು ಸಹ ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಟೊಮೇಟೊ ಹಣ್ಣಿನ ಬುಟ್ಟಿ ಎಂದು ನಾವು ಹೇಳಬಹುದಾಗಿದೆ.